ಇದು ಒಂದು ಶಿಫ್ಟ್ರ ಕಾರ ಆಗಿದ್ದು ಈಗ ಶಿಫ್ಟ್ ಕಾರಿನ ನಂಬರ ಕೆ ಎ ಡಬಲ್ ಒನ್ ಬಿ ನೈನ್ ಡಬಲ್ ಝೆ ಫೋರ್ .

ತರ ಭಕ್ತಾದಿಗಳು ಶನಿವಾರಕ್ಕೊಮ್ಮೆ ಕಾಲು ಬೀಳೋಕೆ ಬರುತ್ತಾರೆ ಹೀಗಾಗಿ ಈ ಗುಡಿಯ ಪ್ರಸಿದ್ಧಿ ತುಂಬಾ ಚೆನ್ನಾಗಿದೆ.

ಏನೊ ತರಕಾರಿ ಕೊತ್ತಂಬರಿ ಮೆಣಸಿನಕಾಯಿ ಏನೋ ಮಾರ್ಲಿಕ್ಕತ್ತಾರಾ ಅನ್ನಿಸ್ತದ ಅಲ್ಲಾ ಇದು ನೋಡಿದ್ರಾ ಇದು ಎಲ್ಲೊ ಬಜಾರ್ದಾಗ ನಿಂತಾನ ಅನ್ನಿಸ್ತದ ಹಾಗಾಗಿ ನೋ--

ಇದು ಕಟ್ಟಿಗೆ ಕುರ್ಚಿಗಳು ಆಗಿದ್ದು ಮರಗಳನ್ನು ಕಡೆದು ಕಟ್ಟಿಗೆ ಮಾಡಿದ್ದಾರೆಮರಗಳನ್ನು ಕಡೆದು ಕಟ್ಟಿಗೆ ಮಾಡಿದ್ದಾರೆ ಇದು ಒಂತರ ಸೋಫಾ ಗಪ್ಲೆ ಕಣ್ಸಕತ್ತದ.

ಇವವೋ ಬಂಡೆದ್ದ ಗಟ್ಲೆ ಕಾನ್ಸಾಕತ್ತಾವ ಇವ್ ಆದರು ಭಾಂಡೆ ಅಲ್ಲಾ. ಇವ್ವು ಚಾಕ್ ಅದಾವ. ರೈಲ್ವೆ ಚಾಕಿನ್ಗಟ್ಲೆ ಅದಾವ ಭೈ ಏನ್ ಅದಾವ್ ಅನ್ನೋದೇ ತಿಳಿಯೋಲ್ಲದಾಗ್ಯದ.